ಮತ್ತು ಏಜ್ ಆದವ್ರು ವ್ಹೀಲ್ ಛೇರಲ್ಲಿ ಫ್ಲೈಟಿಗೆ ಹತ್ತತಾ ಹೋಗ್ತಿದ್ದಾರೆ.

ಒಬ್ಬ ಹುಡುಗ ಕೆಫೆ ಎದುರು ನಿಂತು ಫೊಟೊ ತೆಗೀತಿದ್ದಾನೆ ಸ್ಟೈಲ್ ಆಗಿ.

ಇದು ಕಾಡಿನ ಮಧ್ಯೆದಲ್ಲಿರುವ ಒಂದು ಗ್ರಂಥಾಲಯ ಇಲ್ಲಿ ತುಂಬ ನಿಶ್ಯಬ್ಧವಾದ--